ಹೌದು. ಅದ್ರಲ್ಲಿ ತುಂಬಾ ಉಷಾರಾಗಿರ್ಬೇಕು.

ನಾನು ಸಾಮಾನ್ಯವಾಗಿ ಎಷ್ಟು ವರ್ಷಗಳಲ್ಲೂ ನೋಡಿಲ್ಲ. ತುಂಬಾ ಅಪರೂಪಕ್ಕೆ ಯಾವಾಗ್ಲೋ ಒಂದ್ ಎರಡು ಸಲ ಆಗಿದೆ. ನಾನು ಅಷ್ಟೇ ಕಣ್ತಪ್ಪಿ ಏನಾದ್ರು ನೋಡ್ಬಿಡಂಗೆ ಆತರ ಆದಾಗ್ಲೆ ನಾನ್ ನೋಡಿರೋದು. ಅದು ಬಿಟ್ಟು ಬೆಕಂತಾಗ್ಲಿ ಯಾವತ್ತೂ ನೋಡಾಕೆ ಹೋಗಿಲ್ಲ.

ಮತ್ತೆ ನಿನ್ ಮನೆಯತ್ರ ಗಣೇಶನ್ ಕೂರಿಸ್ತಾರಾ road ಅಲ್ಲಿ? ಹೌದು, ನಮ್ ಮನೆ ಹತ್ರಾನೂ ಗಣೇಶ ಕೂರಿಸಿ ಹಬ್ಬ ಜೋರಾಗ್ ಮಾಡಿ ಊಟ ಎಲ್ಲ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಹಾ, ಒಂದು ವಾರ ಕೊಡಿಸಿರ್ತಾರೆ ನಮ್ ಮನೆ ಹತ್ರ. ನಿಮ್ ಮನೆ ಹತ್ರ ? ನಮ್ ಮನೆ ಹತ್ರಾನೂ ಅದೇ ತರ ಮಾಡ್ತಾರೆ.ನಮ್ ಮನೆ ಹತ್ರ ಇಲ್ಲೇ ಕೆಲವ್ರು ಅಕ್ಕ ಪಕ್ಕದಲ್ಲೇ ಇರೋ ಹುಡುಗ್ರು ಎಲ್ಲರೂ ಸೇರ್ಕೊಂಡು, ಆವರವ್ರೆ ದುಡ್ಡು ಹಾಕಿ ಮಾಡ್ತಾರೆ. ಬೇಕು ಅಂದ್ರೆ ನಾವು ಹತ್ರ ದಲ್ಲಿರೋರ್ ಕೆಲವ್ ಮನೆಯವ್ರು, ನಾವಾಗಿ ಇಷ್ಟ ಪಟ್ಟು ಕೊಟ್ರೆ ಅವ್ರು ಇಸ್ಕೊಂಡು, ಅದೇ ದುಡ್ಡಲ್ಲಿ ಗಣೇಶನ್ ತಂದು arrangement ಮಾಡಿ, ಹೋಮ ಎಲ್ಲಾ ಮಾಡ್ಸಿ ಪ್ರಸಾದ ಮಾಡ್ಸಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ಮಾಡಿ, ಮಾಡಿರ್ತಾರೆ. ಹೌದಾ? same ನಮ್ ಮನೆ ಹತ್ರಾನೂ ಹಾಗೆ ಮಾಡ್ತಾರೆ. ಚೆನ್ನಾಗಿತ್ತು ನಿಮ್ ಕಡೆ ಹಬ್ಬ ಎಲ್ಲಾ ಕೇಳಿ, ಚೆನ್ನಾಗಿ enjoy ಮಾಡಿ ಆಚರಣೆ ಮಾಡಿದೀರ. ಹೌದು. ನೀವು ಅದೇ ತರ ಆಚರಣೆ ಮಾಡಿದೀರ ಅನ್ಸುತ್ತೆ, ಗಣೇಶ ನಿಮ್ಗೆ ಒಳ್ಳೇದ್ ಮಾಡ್ಲಿ.

ಎಲ್ಲ ಏನಾದ್ರು ಈ ತರ ಆದಾಗ ನಾವು ಹೇಗ್ ಮಾಡುದ್ವಿ ಅಂತ ಹಂಚ್ ಕೊಳ್ಳೋಣ. ಹಂಚ್ ಕೊಳ್ಳೋಣ, next time ನಿಮ್ನ ಕರೀತೀನಿ miss ಮಾಡ್ದೆ ಬನ್ನಿ. ಖಂಡಿತಾ ಬರ್ತೀನಿ, ನೀನು ಬಾ ನಮ್ ಮನೆಗೆ.

okay ಚೇತನ್ bye.

ನಾನು ಇವತ್ತು ನನ್ನ ಶಾಲೆಯ ಬಗ್ಗೆ ಮಾತಾಡ್ಲಿಕೆ ಇಷ್ಟ ಪಡ್ತೇನೆ. ಅಹ್ ನಾನು ಶಾಲೆ ಎಲ್ಲಾ ಹೋದದ್ದು ಶಾಲೆ ಮತ್ತೆ ನನ್ನ ಪದವಿಪೂರ್ವ ಮತ್ತೆ ಪದವಿ. ಅಹ್ ಎಲ್ಲಾ ಹೋದದ್ದು ಒಂದು ಸಣ್ಣ ಹಳ್ಳಿಯಲ್ಲಿ. ಅಹ್ ಹಾಗೆ ನಾವು ಶಾಲೆ ಈಗಿನ ಕಾಲದ ತರ ನಮ್ಮ ಶಾಲೆ ನಾವು ಎಲ್ಲ ಶಾಲೆಗೆ ಹೋಗುವಾಗ. ನಮಗೆ ಗಾಡಿಗಳ ವ್ಯವಸ್ಥೆ ಇರಲಿಲ್ಲ ನಮ್ಗೆ ಯಾವುದೇ ವಾಹನ ಇರ್ಲಿಲ್ಲ. ಹಾಗೆ ನಾವು ಒಂದು ಎರಡು ಮೂರು ಅಹ್ kilometer ನಡೆದುಕೊಂಡೆ ಹೋಗ್ತಾ ಇದ್ದದ್ದು. ನಾನು ಅಂಗನವಾಡಿಗೆ ಹೋದದ್ದು ಸಹ ಒಂದು ಎರಡು kilometer ನಡೆದುಕೊಂಡೆ ಹೋದದ್ದು ನಮ್ಮ ಮನೆ ಹತ್ರ ಅಂಗನವಾಡಿ ಇರ್ಲಿಲ್ಲ. ಹಾಗೆ ಎರಡು kilometer ನನ್ನನ್ನ ಕರ್ಕೊಂಡು ಹೋಗ್ತಿದ್ರು ಅಪ್ಪ ಅಥವಾ ಅಕ್ಕ ಇದ್ಲು ನನ್ಗೆ. ಹಾಗೆ ಅಕ್ಕ ಸಹ ಕರ್ಕೊಂಡ್ ಹೋಗ್ತಿದ್ಲು. ಅಹ್ ಹಾಗೆ ಅಂಗನವಾಡಿ ಮುಗಿಸಿದ ಮೇಲೆ ನಾನು ಮತ್ತೆ ಶಾಲೆಗೆ ಹೋದೆ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಅಹ್ ಹಾಗಾಗಿ ನಿಮ್ಗೆ ಒಂದು ಅಹ್ ಸರಕಾರಿ ಶಾಲೆ ಹೇಳುವಾಗ ನಿಮಗ್ ಅದ್ರದೊಂದ್ idea ಬರ್ತದೆ ಅಲ್ವಾ. ಹಾಗೆ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಅಹ್ ಅಲ್ಲಿ ಅಹ್ ನಮ್ಗೆ ಕೂತ್ಕೊಳ್ಳಿಕೆ ಸಹ ಬೆಂಚು ಸಹ ಇರ್ಲಿಲ್ಲ ನಾವು ಆಗ ನಮ್ಮ ಕಾಲದಲ್ಲಿ ನೆಲದಲ್ಲೇ ಕೂತ್ಕೊಂಡು ಪಾಠ ಕೇಳಿದವರು ನಾವು. ಆದರೆ ಈಗಿನ ಮಕ್ಕಳಿಗೆಲ್ಲಾ ಹಾಗೆ ಅಲ್ಲ ಅಲ್ವಾ ಅವ್ರಿಗೆ ಈಗಲೇ desk ಇರ್ತದೆ ಎಲ್ಲಾ ಇರ್ತದೆ ಅವ್ರಿಗೆ ಎಲ್ಲಾ ಅಹ್ ಏನೆಲ್ಲಾ facility ಗಳು ಬೇಕು ಎಲ್ಲಾ ಅವರಿಗೆ ಇರ್ತದೆ. ಹಾಗೆ ನಾನು ಶಾಲೆ ಇರುವಾಗ ಅದೇ ನೆಲದಲ್ಲಿ ಕೂತು ಪಾಠ ಕೇಳಿದವಳು. ನಮ್ಗೆ ಎಂಟನೇ ತರಗತಿ ಇರುವಾಗ ನಮ್ಮ ಉರಿನವರು ಯಾರೋ ಅಹ್ ನಮ್ಗೆ ಕೂತುಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅಲ್ಲಿಯವರೆಗೆ ನಾವು ನೆಲದಲ್ಲೇ ಕೂತು ಪಾಠ ಕೇಳಿದವರು. ಹಾಗೆ ನಮ್ಮ ಶಾಲೆಯಲ್ಲಿ ಎರಡೇ ಮಾಷ್ಟ್ರು ಇದ್ದದ್ದು ಅಹ್ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಮಧ್ಯಾಹ್ದವರೆಗೆ ಒಬ್ರು ಇದ್ರು, ಮಧ್ಯಾಹ್ನ ಆದ ಮೇಲೆ ಇನ್ನೊಬ್ರು ಬರ್ತಾ ಇದ್ರು. ಹಾಗೆ ಇದು ನಮ್ಮ ಅಹ್ ಶಾಲೆ ಅದಾದ ಮೇಲೆ ನಾವು ಪ~ ಪದವಿ ಅಹ್ ಅಹ್ ಪದವಿ ಪೂರ್ವ ಅಹ್ ಅಹ್ ತರಗತಿಗೆ ಹೋದಾಗ ಅಲ್ಲಿ ನನಗೆ ತುಂಬಾ ಸ್ನೇಹಿತರು ಇದ್ರು. ಅಂದ್ರೆ ಅಹ್ ನಾನು ಆಗ ತುಂಬಾ ಚೂಟಿಯಾಗಿದ್ದೆ ಹಾಗೆ ತುಂಬಾ ಸ್ನೇಹಿತರು ಇದ್ರು. ಅಹ್ ಹುಡುಗರು ಹುಡುಗಿಯರು ಹೀಗೆ ಎಲ್ಲಾ ತುಂಬಾ ಸ್ನೇಹಿತರು ಇದ್ವಿ. ಹಾಗೆ ನಾವು ತುಂಬಾ ಏನು ಗಲಾಟೆ ಎಲ್ಲ ಜಾ~ ಜಾಸ್ತಿನೆ ಇತ್ತು ಹಾಗೆ ನಮ್ಗೆ. ಶಿಕ್ಷೆ ಏನು ನಾವು ಹೇಳ್ತೇವೆ punishment ಅಂತ ಏನು ಹೇಳ್ತೀವಿ ಅದು ದಿನಾ ಸಿಗ್ತಾನೆ ಇತ್ತು. ಅಹ್ ಹಾಗೆ ಇದು ನನ್ನ ಅಹ್ ಅಹ್ ಶಾಲೆಯ ದಿನಗಳು ಅದಾದ ಮೇಲೆ ನಾನ್ ಇವಾಗ ಅಹ್ ಅದನ್ನು ಯೋಚನೆ ಮಾಡುವಾಗ ಒಂದೊಂದೆ ನೆನಪಿಗೆ ಬರ್ತದೆ. ಅಹ್ ಮತ್ತೆ ನಾವು ಶಾಲೆಗೆ ಹೋಗುವಾಗ ಬುತ್ತಿ ತಗೊಂಡು ಹೋಗ್ತಿದ್ದೆವು ಅಮ್ಮ ಹಿಂದಿನ ದಿನದ ಅನ್ನ ಎಲ್ಲಾ. ಅಹ್ ಉಳಿದಿದ್ರೆ ಅದನ್ನೇ ಬುತ್ತಿಗೆ ಹಾಕಿ ಕೊಡುತಿದ್ರು ನಮ್ಗೆ ಅಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಕಷ್ಟ ಇತ್ತು. ಈಗಿನ ಕಾಲದ ಮಕ್ಕಳ ಅಹ್ ತರ ಅಲ್ಲ ನಮ್ಗೆ ಆಗ ಅಷ್ಟು ಕಷ್ಟ ಇತ್ತು. ನಾವು ಅದನ್ನು ಏನೂ ಅಹ್ ನಮ್ಗೆ ಅದು ಅನ್ನಿಸ್ತಾ ಇರ್ಲಿಲ್ಲ ಹಿಂದಿನ ದಿನದ ಅನ್ನ ಹಾಗೆ ಏನೂ ಅನ್ನಿಸ್ತಾ ಇರ್ಲಿಲ್ಲ. ಅದನ್ನೇ ಊಟ ಮಾಡ್ತಾ ಇದ್ವಿ ಅದಾದ ಮೇಲೆ ಬಿಸಿ ಊಟ ಬಂತು ಅದನ್ನು ಮತ್ತೆ ಅದನ್ನು ಶುರು ಮಾಡಿದೆವು ಬಿಸಿ ಊಟ ಮಾಡ್ತಾ ಇದ್ವಿ school ಅಲ್ಲಿ. ಅಹ್ ಅದಾದ ಮೇಲೆ ನಾನು ಅಹ್ ತರಗತಿಗೆ ಮೊದಲನೇ ಸ್ಥಾನದಲ್ಲಿದ್ದೆ ಹೇಳ್ಬೇಕಾದ್ರೆ. ಅಹ್ ನಾನು ಕಲಿಯುವುದರಲ್ಲಿ ಓದುವುದರಲ್ಲಿ ಎಲ್ಲ ತುಂಬಾ ಹುಷಾರಿದ್ದೆ. ಹಾಗಾಗಿ ನಾನು class ಗೆ ಮೊದಲನೇಯ ಅಹ್ ಸ್ಥಾನ ಬರ್ತಿದ್ದೆ. ಅಹ್ ಅದ್ಕೊಸ್ಕರ ನನ್ಗೆ ಬಹುಮಾನ ಕೂಡಾ ಸಿಕ್ಕಿತ್ತು ಅಹ್ ಒಂದರಿಂದ ಒಂದು ಎಂಟನೇ ತರಗತಿಯವರೆಗೆ ನನಗೆ ಪ್ರತಿ ವರ್ಷವು ಬಹುಮಾನ ಅದು ಏನು school day ಅಂತ ಮಾಡ್ತಾರಲ್ಲ. ಅದ್ರಲ್ಲಿ ನನ್ಗೆ ಪ್ರತಿದಿನ ಬಹುಮಾನ ಸಿಕ್ತಿತ್ತು ಅಹ್ ಅದಾದ ಮೇಲೆ ಅಹ್ ಈ ಅಹ್ ಆಟೋಟ ಚಟುವಟಿಕೆಗಗಳಲ್ಲಿ ಕೂಡಾ ನಾನು ತುಂಬಾ ಭಾಗವಹಿಸುತ್ತಿದ್ದೆ. ಅಹ್ ಅದರಲ್ಲಿ ಅಂದ್ರೆ ಈಗ kho kho ಏನು ಹೇಳ್ತಾರೆ ಅಥವಾ Kaba~ Kabaddi ಇರ್ಬೋದು ಅಥವಾ ಹ್ಮ್. ಅಥವಾ ಅಹ್ ಅಹ್ ಏನು Throwball ಅಂತ ಏನ್ ಹೇಳ್ತಿವಿ ಅದೆಲ್ಲಾ ನಮ್ಮ ಕಾಲದಲ್ಲಿ ನಾನು ಅದ್ರಲ್ಲಿ ಎಲ್ಲಾ ತುಂಬಾ ಭಾ~ ಭಾಗವಹಿಸ್ತಾ ಇದ್ದೆ. ಹಾಗಾಗಿ ಮತ್ತೆ ಅಹ್ dance ನೃತ್ಯ ಇದರಲ್ಲೂ ಕೂಡಾ ನಾನು ತುಂಬಾ ಅಹ್ ಭಾ~ ಭಾಗವಿಸುತ್ತಿದ್ದೆ. ಅಹ್ ಮತ್ತೆ ನಮ್ಮ ಈ ಈ ಭಾಷಣ ನಾನು ಆಗಿನ ಕಾ~ ಆಗನೆ. ತುಂಬಾ ಭಾಷಣ ಮಾಡ್ತಿದ್ದೆ ಯಾವುದೇ ಅಹ್ ಒಂದು ಏನೆ ಒಂದು ಅಹ್ ಸಮಾರಂಭ ಇರ್ಲಿ ಏನೇ ಒಂದು ಭಾ~ ಭಾಷಣ ಅಂತ ಹೇಳಿದ ಕೂಡ್ಲೆ ಅಲ್ಲಿ ನನ್ನ ಹೆಸರು ಬರ್ತ್ತಿತ್ತು ಅಹ್ ಹಾಗಾಗಿ ನಾನು ಎಲ್ಲದರಲ್ಲೂ ಅಹ್ ಮುಂಚೂಣಿಯಲ್ಲಿದ್ದೆ ಹ್ಮ್ ಇದೇ ಇದೇ ರೀತಿ ನಾನು ನನ್ನ ಶಾಲಾ ದಿನಗಳನ್ನು ಕಳೆದಿದ್ದೇನೆ.

ಸಂಜಯ್ ಅವರಾ? ಹೌದು ಸಂಜಯ್ ಆ .

ಹೌದಾ ಎಂತ ಮಾಡ್ತಿದ್ದೀರಿ? ನಾನು ಈಗ ಕೆಲಸದಲ್ಲಿದ್ದೇನೆ software ಕೆಲ್ಸಾ ಮಾಡ್ತಿದ್ದೇನೆ.

ಹ್ಮ್ ಕಲ್ತೆಲ್ಲ ಆಯ್ತು M.Sc ಮೊನ್ನೆಯಷ್ಟೇ ಮುಗಿಸಿದ್ದು University ಯಲ್ಲಿ.

ಈಗ job ಅಲ್ಲಿ ಇದ್ದೇನೆ.

ನಾನು ಸಹ ಈಗ ಕೆಲಸದಲ್ಲಿದ್ದೇನೆ ನಂದು ಸಹ ಕಲ್ತಾದದಷ್ಟೇ ಹ ಈಗ Manglore ಅಲ್ಲಿ ಇದ್ದೇನೆ. ಆ ಸಂಜಯಯವರೇ ಮತ್ತೆ ನಿಮ್ದು ಹವ್ಯಾಸ ಎಲ್ಲ ಎಂತ? ನಂದು ಹವ್ಯಾಸ ಎಲ್ಲಾ ಆ ಗಿಡ ನೆಡುದು, ಆ gardening ಮಾಡುದು, ಮತ್ತೆ ಆಟ ಆಡುದು, cricket ಆಟ ಮತ್ತೆ chess ಆಟ ಹೆಚ್ಚಾಗಿ ಆಡ್ತೇನೆ.

ಆಮೇಲೆ computer coding ಸಹ free time ಅಲ್ಲಿ ಮಾಡ್ತೇನೆ. ಹಾ. ಆ ಎಷ್ಟು ಸಮಯದಿಂದ ಮಾಡ್ತಾ ಬರ್ತಿದಿರಿ? ಇದು ಒಂದು ಐದು ಆರು ವರ್ಷದಿಂದ ಮಾಡ್ತಿದ್ದೇನೆ ಈ ಕೋರೋನಾ lockdown time ಅಲ್ಲಿ ಎಲ್ಲ ಪೇಟೆಯೆಲ್ಲಾ ಹೋಗ್ಲಿಕ್ಕಾಗ್ತಿರ್ಲಿಲ್ಲ ಅಲಾ ಆ time ಅಲ್ಲೆಲ್ಲಾ gardening ಎಲ್ಲ ಹೆಚ್ಚು ಆ ಶುರು ಮಾಡಿದ್ದು. ಸಮಯ ಸಿಕ್ತದ ನಿಮ್ಗೆ ಅದಿಕ್ಕೆಲ್ಲಾ? ಹಾ ನಮ್ಗೆ ಅದಕ್ಕೆ normal ಆಗಿ adjust ಮಾಡ್ತೇನೆ ಆ ಮತ್ತೆ ಬೆಳಿಗ್ಗೆ ಸಂಜೆ ಹೀಗೆಲ್ಲ.

ಹ್ಮ್ ಅದನ್ನು ಸಹ ಮಾಡ್ತೇನೆ ಹಾಗೆ ನೀವು ನಿಮ್ಮ ಹವ್ಯಾಸ ಎಲ್ಲಾ ಹೇಗೆ? ನನ್ನದು ನಂಗೆ ಇಲ್ಲಿ ಅಷ್ಟೊಂದು ಸಮಯ ಸಿಗುದಿಲ್ಲ ಅದು ಸ್ವಲ್ಪ ಬಿಡುವು ಇದ್ರೆ ಹಾಗೆ ಕೋರೋನಾ lockdown ಆಗೆಲ್ಲ ಸ್ವಲ್ಪ ಈ drawing ಎಲ್ಲ ಸ್ವಲ್ಪ practice ಮಾಡ್ತಾ ಇದ್ದೆ ಮುಂಚಿನಿಂದ ಸಹ ಅದು ತುಂಬ ಇಷ್ಟ ಇತ್ತು. ಈಗಸ free time ಇದ್ರೆ drawing ಮಾಡ್ತೇನೆ ಅದು ಬಿಟ್ರೆ ಮತ್ತೆ ಇದೇ song ಕೇಳುದು, ಮತ್ತೆ movie ನೋಡುವುದೆಲ್ಲ ಸ್ವಲ್ಪ ಜಾಸ್ತಿ. Commissioned work ಮಾಡ್ತೀರಾ drawing ಅಲ್ಲಿ? ಆ ಅದು ಮಾ~ ಮುಂಚೆ lockdown time ಅಲ್ಲಿ ಒಂದು ಐದಾರು ಮಾಡಿದ್ದೆ.

ಅದಾಗಿ ಮತ್ತೆ ಈಗ ಸಮಯ ಸಿಗುದಿಲ್ಲ ಅದಕ್ಕೆ time ಅದಕ್ಕೇ ಕೊಡ್ಬೇಕಾಗ್ತದೆ ಒಂದು ಎರಡು ಮೂರು ದಿನ ಬೇಕಾಗ್ತದೆ ಒಂದೊಂದು ಕೆಲ್ಸಕ್ಕೆ. ಹೌದಲ್ಲಾ ಮೂರು ಮೂರು ದಿನ ಅದಕ್ಕೆ ಶ್ರಮ ಬೇಕಾಗ್ತದೆ.

ಹಾಗೆ ನನ್ನ ಒಬ್ಬ friend ಉ ಸ ಹಾಗೆಲ್ಲ ಮಾಡ್ತಾನೆ.

ಅದನ್ನೇ ಇಟ್ಟುಕೊಂಡ್ರೆ ಹವ್ಯಾಸ ಅಲ್ಲದೆ ಇಟ್ಟುಕೊಂಡ್ರೆ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಹವ್ಯಾಸದ ಹಾಗೆ ಇಟ್ಟುಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದನ್ನೇ ನಾವು ದಿನನಿತ್ಯ ಮಾಡುದಂತ ಹೇಳಿದ್ರೆ ಅದಕ್ಕೇ focus ಆಗ್ಲಿಕ್ಕೆ ಆಗ್ತದೆ. ಇದು ಸುಮ್ಮನೆ free ಇರುವಾಗ time pass ಆಗ್ಲಿಕಂತ ಮಾಡಿದ್ದು. ಹಾಗೆ ಮಾಡಿದ್ದು ಅದು ಎರಡು ಮೂರು ಜನ ಇಷ್ಟ ಆಯ್ತು ಅಂತ ಹೇಳಿದ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಹಾಗಿದ್ರೆ ನಮ್ಮದು ಒಂದು ಚಿತ್ರ ಬಿಡಿಸುವ ನಿಮ್ಮ ಹತ್ರ. ಅದು ಮಾಡುವ ಹಾಗೆ ಆಗ time ಇತ್ತಲಾ ತುಂಬಾ ಎಂತಸ ಬೇರೆ ಕೆಲ್ಸ ಇರ್ಲಿಲ್ಲ ಅಲಾ ಮತ್ತೆ college ನಮ್ದು start ಆಯ್ತು. ಆದ್ರೂ ಬಿಡ್ಬೇಡಿ ಮತ್ತೆ . ಹಾಂ ಹೌದು . ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಈಗ ಒಂದು ವಾರಯೆಲ್ಲ ತೆಗೋಳ್ತದೆ ಒಂದೊಂದಕ್ಕೆ ಸಂಜೆ ಬಂದು ಮಾಡುವುದಲಾ ಅರ್ದ ಅರ್ಧ ಗಂಟೆ.

ಅದೊಂದು ಒಳ್ಳೇ ಇದಾಗ್ತದೆ ಒಂದು ಒಂದೇ ವಿಷಯಕ್ಕೆ ಗಮನ ಕೊಡ್ತಾ ಇದ್ರೆ ಸ್ವಲ್ಪ concentration ಜಾಸ್ತಿ ಆಗ್ತದೆ ಅಂತ ಅಷ್ಟೇ. ಹ್ಮ್ ಹ್ಮ್ ಬೇರೆ ಏನೆಲ್ಲ ಮಾಡ್ತಿರಿ ಅದು ಬಿಟ್ಟು? ಅದು ಬಿಟ್ಟು ಬೇರೇ ಎಂತ ಮುಂಚೆ ಆದ್ರೆ dance ಎಲ್ಲ ಮಾಡ್ತಿದ್ವಿ ಈಗ ಅಷ್ಟು ಸಹ time ಇಲ್ಲ ಅಲಾ. ಅಲಾ ಕೆಲ್ಸಕ್ಕೆ ಹೋಗುವ ಕಾರಣ ಬೆಳಿಗ್ಗಿಂದ ಸಂಜೆ ಇಲ್ಲೇ ಆಗ್ತದೆ.

ಹಾಗೆ ಅದು ಹವ್ಯಾಸ ಎಲ್ಲ college ಅಲ್ಲಿ ಇರುವಾಗೆಲ್ಲ ಚೆಂದ ಆಗ್ತದೆ ಅತ್ವಾ ಮನೆಯಲ್ಲೇ ಇದ್ರೆ ಎಲ್ಲ ಚೆಂದ ಕೆಲ್ಸಕ್ಕೆ ಹೋಗುವವರಿಗೆ ಹವ್ಯಾಸ ಸಹ ಇಟ್ಟುಕೊಳ್ಳುದು ಬಾರಿ ಕಷ್ಟ ಆಗ್ತದೆ. ಹೌದೌದು ಆದ್ರು ಮುಂದುವರಿಸ್ಬೇಕು . ರಜೆ ಇರುವಾಗೆಲ್ಲ . ಹೌದೌದು.

ಆಯ್ತು ಹಾಗಾದರೆ ಸಂಜಯವರೇ ನಾವು ಇನ್ನೊಮ್ಮೆ ನೋಡುವ ಹೀಗೆ ಉಂಟು okay.

ಆ ನಾ ಆರಾಮ ಇದ್ದೇನೆ. ನೀನ್ ಹೇಗಿದ್ಯಾ? ನಾನ್ ಚನ್ನಗಿದ್ದೇನೆ ಮತ್ತ್ ಎಲ್ಲಿದ್ಯಾ? ನಾನು ಉಡುಪಿಲಿರುದು, ನೀನು? ನಾನೂ, ನಂದೂ, ನಾನ್ ಈವಾಗ present ಆಗ್ ಇರುದು Bangalore ಅಲ್ಲಿ.

ನಾನು Engineer ಆಗಿ work ಮಾಡ್ತಿರುದು.

ನಾನ್ ಅಂದ್ರೇ ಒಂದು company ಅಲ್ಲಿ work ಮಾಡ್ತಾ ಇದ್ದೇನೆ ಇದು ಮಂಗ್ಳೂರಲ್ಲಿರುದು office .

ಮಂಗ್ಳೂರಲ್ಲೇ ಇದು. ಅಂದ್ರೆ ಈಗ ನಾನೀಗ work from home ಅಲ್ಲೇ ಇದ್ದೆನೆ. ನಮಿಗ್ office start ಆಗ್ಲಿಲ್ಲ. August ಅಲ್ಲಿ work from home ಆಹ್ office start ಆಗಿದ್ದು. ಅಲ್ಲಿ ತನಕ work from home ಇತ್ತು. ಹ ಹ ಹಾಗೆ. ಅದು ನನಿಗೆ ಎಂತ ಗೊತ್ತ ನಾನೂ office ಸ್ಸು start ಆಗಿತ್ತು. ಅಲ್ಲೀ office ಅಲ್ಲಿ ನಂಗೆ ಕೆಮ್ಮು ಜಾಸ್ತಿ ಆಯ್ತು, AC ಇದ್ದ ಕಾರಣ.

ಹಾಗಾಗಿ ಮತ್ತೆ ನಾನು ಮನೆ ಇಂದಲೆ work from home ಏ ತೊಕೊಂಡೆ ನಾನು. ನಿಮ್ಗೆ ಯಾವಾಗಂತ ಕರ್ದಿಲ್ವಾ ಇನ್ನು? ಅವ, ಇದು office start ಆಗಿದೆ last month ಏ start ಆಗಿದೆ ನಮಗೆ. ನಾನೂ, ಹ್ಮೂ ನಾನ್ ಹೋಗ್ಲಿಲ್ಲ ಅಷ್ಟೆ office ಗೆ ಹಾ. ಮತ್ತೆ ಉಡುಪಿಲಿ ಹೇಗ್ ಇದೆ? ಆ ಆಹ್ weather ಎಲ್ಲ? Weather ಎಲ್ಲಾ ಪರ್ವಾಗಿಲ್ಲ, ಈಗ ಬಿಸ್ಲುಂಟು, ಮತ್ತೇ ಬೆಳಗ್ಗೆ ಆಗ್ವಾಗ ಚಳಿ ಆಗ್ತದೆ, ಅಲ್ಲ್ ಹೇಗ್ ಉಂಟು? ಇಲ್ಲೀ ಎಂತಂತ್ ಹೇಳುದು, ಒಮ್ಮೆ ಆಹ್ ಬಿಸಿಲ್ ಇರ್ತದೆ, ಒಮ್ಮೆ ಮಳೆ ಬರ್ತದೆ, ಆಮೇಲೆ ಬೆಳಿಗ್ಗೆ ಚಳಿ ಇರ್ತದೆ.

ಅದ್ ಹೇಗೆ ಅಂತನೇ ಹೇಳುದ್, ಹೇಳಿಕ್ಕ್ ಆಗುದಿಲ್ಲ ಇಲ್ಲಿ. ನಿಮ್ಮದು ಊರಿಗೆ ಆಹ್ ಯಾವ್ದ್ ಅಂದ್ರೆ? ಈಗ ಈಗ ಇರುದು Bangalore ಅಂತ ಹೇಳಿದ್ರಲ್ಲ.

Bangalore ಎಂತ ಹೇಳುದು, ಇಲ್ಲೀ traffic ಏ ಜಾಸ್ತಿ

ಹ್ಮ್ ಮತ್ತೆ ಅದೆ ಮಳೆ ಎಲ್ಲ ಬಂದ್ರೆ full block ಆಗಿರ್ತದೆ.

ನಂಗೆ ಇಲ್ಲೀ ಅಂದ್ರೆ ಈಗ ಸದ್ಯ ಮಳೆ ಬರ್ಲಿಲ್ಲ ಇಲ್ಲಿ, ಇಲ್ಲಿ ಯಾವಾಗ್ಲೂ ನೋಡಿದ್ರು ಬೆಳಗ್ಗೆ ಆಗ್ವಾಗ ಆ ಇದೂ ಸ್ವಲ್ಪ ಚಳಿ ಇರ್ತದೆ, ರಾತ್ರಿ ಇಂದ ಬೆಳಿಗ್ಗೆ, ಮತ್ತೆ ಬಿಸೆಲೇ ಇರುದು. ಇಲ್ಲಿ ಮಧ್ಯಾಹ್ನ ಬಿಸೀಲಿರ್ತದೆ, ಮತ್ತೆ ಸಂಜೆ ಆಗ್ವಾಗ ಜೋರು ಮಳೆ ಸ ಬರ್ತದೆ ಆಮೇಲೆ ಬೆಳಿಗ್ಗೆಯಾಗ್ವಾಗ ಚಳಿ ಅಂದ್ರೆ ಚಳಿ ಇರ್ತದೆ. ತುಂಬ ಚಳಿ ಇರ್ತದಾ ಅಂತ ಅಲ್ಲಾ ಅಲ್ಲಿ ಬೆಂಗಳೂರಲ್ಲಿ.

ನಮಿಗೆ ಅಂದ್ರೆ ಇಲ್ಲಿ ಅಷ್ಟ್ಎಲ್ಲ ಚಳಿ ಇಲ್ಲ ಆದ್ರೆ ಊರಲ್ಲಿ ಆ ಪುತ್ತೂರ್ side ಎಲ್ಲ ಹೋದ್ರೆ ಜಾಸ್ತಿ ಚಳಿಯಾಗ್ತದೆ.

ನಾನೂ ನಾನ್ ಇರುದು ಉಡುಪಿ. ನಂದು ಊರು ಪುತ್ತೂರ್ ಆಗ್ತದೆ. ಪುತ್ತೂರ್ side . ಹೌದಾ ನಾವ್ ಚಿಕ್ಕಮಗಳೂರಿಗೆ ಹೋಗಿದ್ದ್ವಿ ಮೊನ್ನೆ ಅಲ್ಲಿ ಮಧ್ಯಾಹ್ನ ಕೂಡ ಸ್ವಲ್ಪ ಚಳಿ ಆಗ್ ಬಿಸಿಲಿದ್ದ್ರೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಹಾ ಅಲ್ಲಿ ಗೊತಾಗುದಿಲ್ಲ. ನಿಮ್ಗೆ ಅಲ್ಲಿ ಇದೂ ಮುಳ್ಳಯ್ಯನ ಗಿರಿ ಎಲ್ಲ ಹೋದ್ರೆ ಮೋಡ ತಾ~ ತಾಗಿಕೊಂಡಿರ್ತದೆ ನಮಿಗೆನೆ.

ಅಷ್ಟು ಅಷ್ಟು ಕೂಡ ಚಳಿ ಚಳಿಯೇ ಇರ್ತದೆ ಮಧ್ಯಾಹ್ನ ಆಗುವಾಗ ಕೂಡ ಅಲ್ಲಿ.

ಅಲ್ಲಿ ಮತ್ತೆ ಅದೆ ಚಿಕ್ಕ್ಮಂಗ್ಳೂರು ಅಲ್ಲಿ ಎಲ್ಲ ಚಳಿ ಜಾಸ್ತಿ ಅಲಾ.

ಹೌದು, ಪುತ್ತೂರಲ್ಲಿ ಮಾತ್ರ ಮಧ್ಯಾಹ್ನ ಎಲ್ಲ ಆಗುವಾಗ ನಿಲ್ಲಿಕ್ ಆಗುದಿಲ್ಲ. ಹಾ ಅದೆ ಅದೆ. ಈಗ್ ಬಿಸಿಲ್ ಅಂದ್ರೆ ಅದೂ ಇನ್ನೂ ಬಿಸಿಲು ಜಾಸ್ತಿಯೇ ಆಗುದಲ್ಲ January ನಂತ್ರ

ಈಗ ಚಳಿ ಕಡಿಮೆ ಆಗ್ತದೆ. ಈಗ new year ಕಳಿವಾಗ ಚಳೀ ಕಡಿಮೆ ಆಗ್ತದೆ. ಹೌದು December ಮತ್ತೆ January ತಿಂಗಳಿಗೆ ಆಗುವಾಗ ಆಗುವಾಗ ಚಳಿಗಾಲ ಅಲ್ವಾ?

ಮತ್ತೆ April ಅಲೆಲ್ಲಾನಿಲಿಕ್ಕೇ ಆಗುದಿಲ್ಲ.

ತುಂಬಾ ದಿಸಾಯಿತು message ಇಲ್ಲ call ಇಲ್ಲಏನೂ ಇಲ್ಲ. ಈಗ ಇಲ್ಲಿ ಉರ್ಕಡೆ ಬಂದಿದ್ದೇನೆ. ರಜೆ ಇತ್ತಲ ಹಾಗೆಯಾಗಿ ಹಾ ಹಾ ಹಾ, ಹಾ ಅಲ್ಲೆಲ್ಲ ಹವಾಮಾನ ಹೇಗಿದೆ? ಹಾ ತೊಂದರೆಯಿಲ್ಲ. ನಿಮ್ಮಲ್ಲಿ? ಹಾ, ಈ ಕಡೆ ಸ್ವಲ್ಪ ಮಳೆ ಜಿಡಿ ಮಳೆ ಹಿಡಿದಿಡಿದೆ.

ಹ್ಮ್ ಹೊರಗೆ ಕಾಲಿಡಲಿಕ್ಕೆ ಆಗತ್ತಾ ಇಲ್ಲ ಆ ತರ ಆಗಿದೆ.

ಹ ಮತ್ತೆ new year, new year ಗೆ ಎಂತ plan ಮಾಡಿದ್ಧೀರಿ?

ಹಾ ಹೋಗುವ ಅಂತ ಇದ್ದೇವೆ ತಿರ್ಗಾಡುವ ಅಂತ, ಬೇರೆ ಜಾಗಕ್ಕೆಲ್ಲ ಹೋಗಿ.